ಇನ್ಸ್ಟ್ರಕ್ಟರ್ ಒಬ್ಬರು ಕಾಲನ್ನು ಉಳುಕಿರಬಹುದು ಆ ವ್ಯಕ್ತಿಯ ಕಾಲು ಉಳುಕಿದ ಕಾಲನ್ನು ಸರಿ ಮಾಡ್ತಾ ಇದ್ದಾನೆ.

ಒಬ್ಬ ಮನುಷ್ಯ ಬಗ್ಗಿಕೊಂಡು ಏನೋ ಹೆಕ್ತಾ --

ಬೋರ್ಡ್ ಕಪ್ಪು ಕಲರ್ ನ ಬೋರ್ಡ್ ಬಿಳಿ ಕಲರ್ ದು ಬೋರ್ಡ್ ಎರಡಿದೆ.

ಆ ಓಟಿನ ಸಮಯದಲ್ಲಿ ಆಗುವ ಸಭೆ ಕಾಣುತ್ತದೆ.